ಈ ಫೋಟೊ ಒಳಗ್ ತೋರ್ಸುವುದು ಶ್ರೀ ಬಿ.ಎಮ್. ಪಾಟೀಲ್ ಮೆಡಿಕಲ್ ಕಾಲೇಜಿದ್ದು ಸೆಂಟ್ರಲ್ ಲೈಬ್ರೆರಿ .

ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಅಹ್ಹ ಎಲ್ಲ ತರದ್ದು --

ಆ ಆಕ್ಟಿವಿಟಿಸ್ ನ್ಯಾಗ್ ಒಂದಂದ್ರ ಜಾರ್ ಬಂಡಿ ಐತಿ ಆಮೇಲೆ ಜೋಕ್ ಜೋಕಾಲಿ ಐತಿ .

ಈ ಫೋಟೊ ಒಳಗ ತೋರ್ಸೋದು ಒಂದ್ ಆಹ್ಹ್ ದೇವರ ಗುಡಿ.

ಇಲ್ಲಿ ಭಜನ ಕೀರ್ತನೆ ಆಮೇಲೆ ಮತ್ತ --

ಸಣ್ಣು ಮಕ್ಳು ಇಟ್ಕೊಂಡು ದೊಡ್ಡವರ ತನ ಎಲ್ಲಾರ್ಗ್ ಸಿಗ್ತಾವ.

ಆಮೇಲೆ ಯಾರರೇ ವಾಕಿಂಗ್ ಮಾಡಿ ಅಥವಾ ಎಕ್ಸಸೈಸ್ ಮಾಡಿ --

ಬರ್ತಾರ ಪೂಜೆ ಮಾಡ್ ಮಾಡ್ಲಿಕ್ಕೆ ದರ್ಶನ ತಗೋಳಿಕ್ --

ಇಲ್ಲಿ ಹುಡುಗುರಿಗೆ ಎಲ್ಲ ತರದ್ದು ಶರ್ಟು ಪ್ಯಾಂಟು --

ಇದು ಬಿಜಾಪುರದ ಪ್ರಸಿದ್ಧ ಮೊನುಮೆಂಟ್ ಗೋಲ್ ಗೊಂಬಜ್.

ಹದಿನಾರ್ ಸಾವಿರದ ಐವತ್ ಆರ್ನೇ ಇಶ್ವಿಯೊಳಗ ಆದಿಲ್ ಶಾಯಿ ಕಟ್ಶಿದ್ದ.

ಏಕಂದ್ರೆ ಜಿಮ್ ಒಂದ್ ಬಹಳ ಕೊಸ್ಟ್ಲಿ ಇದುನ್ ಆಗ್ಬಹುದು.

ಅದಕ್ಕಿಂತ ಇಟ್ಕೊಂಡ್ ಇಲ್ಲಿ ಪಾರ್ಕ್ನಾಗ್ ಯಾರಾರ್ ಜಿಮ್ ಮಾಡೋದಿತ್ ಅಂದ್ರೆ ಯಾರ್ ಯಾರದ್ರು ಬಂದು --

ಈ ಜಿಮ್ ಇಕ್ಯುಪ್ಮೆಂಟ್ಸ ಯೂಸ್ ಮಾಡಿ ತಮ್ಮ್ದ್ ಬಾಡಿ ಬಿಲ್ಡ್ ಮಾಡ್ಬಹುದು ಅಥವಾ ವೆಟ್ ಲೂಸ್ ಮಾಡ್--‌

ಹ ನಿಮ್ಗ ಹೋಟೆಲ್ ರೂಮ್ ಬುಕ್ ಮಾಡೋದಿತ್ತು ಅಂದ್ರ ಅದನ್ನು ಅವೈಲೇಬಲ್ ಐತಿ.

ಆಮೇಲೆ ಇಲ್ಲಿ ನೀವ್ ಪಿಕ್ನಿಕ್ ಹೋಗ್ಬಹುದು ನಿಮ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತಿ.

ಫೋಟೋಗ್ರಫಿ ಮಾಡ್ಲಿಕ್ಕೆ ಇದು ಒಂದ್ ಚಲೋ ಅಪೋರ್ಚುನಿಟಿ ಇರ್ತದೆ ಇವ್ರಿಗೆ.

ಇಲ್ಲಿ ನಿಮಗ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಸಿಗ್ತಾವ ಪ್ರೈವಸಿ ಸಮಂದ್ --

ಈ ಫೋಟೊ ಒಳಗ ತೋರಿಸುವುದು ಒಂದ್ ಗಾರ್ಡನ ಆ ಗಾರ್ಡನ್ ಒಳಗ ಅಹ್ಹ--

ಈ ಫೋಟೊ ಒಳಗ ತೋರಿಸುವುದು ಹೋಟೆಲ್ ರತ್ನ ಪ್ಯಾಲೇಸ್ ಸೋಲಾಪುರ್ ಬೈಪಾಸ್ ರೋಡ್ ಕಡೆ.

ಈ ಫೋಟೊ ಒಳಗ ತೋರ್ಸೋದು ಬಿಜಾಪುರದ ಫೇಮಸ್ ಮೊನುಮೆಂಟ ಗೋಲ್ ಗುಂಬಜ್ ಇದಕ್ಕ ಇನ್ನೊಂದ್ ಹೆಸರ್ ಗೋಲ್ ಗೊಂಬದ ಆದಿಲ್ ಷಾ --

ಇಲ್ಲಿ ಸೀನ್ರಿ ಚಂದೈತಿ ಪಿಕ್ನಿಕ್ ಸ್ಪಾಟ್ ಐತಿ.

ಅಂ ಭಾಳಕ್ಕೊನ್ನೋನ್ ಡ್ರೆಸ್ಸಸ್ ಅದಾವು ಮ್ಯ ಹುಡುಗಿಯಾರಿಗೆ ಅತ್ವಾ --

ಈ ಫೋಟೊ ಒಳಗ ತೋರ್ಸುವುದು ಒಂದ್ ಗಾರ್ಡನ್ ಈ ಗಾರ್ಡನ್ ಒಳಗ್ ಬಾಳಕ್ ಒಂದ್ ಗಿಡ ಅವ.

ಇಲ್ಲಿ ನೀವ್ ಫ್ಯಾಮಿಲಿ ಫ್ರೆ ಫ್ರೆಂಡ್ಸ್ ಅಥವಾ ಸಣ್ಣ ಹುಡುಗ್ರು ಯಾರ್ ಜೊ ಜೊತೆನು ಹೋಗ್ --

ಇದ ಅಹ್ಹ ಹೂವಿನ ಅಂಗಡಿಯೊಳಗ ನೀವು ಯಾವ್ದ ಬೇಕಾದ್ ಹೂವು ಪರ್ಚೆಸ್ ಮಾಡ್ಬಹುದು.

ಈ ಫೋಟೊ ಒಳಗ ತೋರಿಸಿದ್ದು ಒಂದು ಜಿಮ್ಮು .

ಈ ಫೋಟೊ ಒಳಗ ತೋರ್ಸೋದ್ ಒಂದ್ ಗರ್ಭ ನೈಟ್ ನವರಾತ್ರಿ ಟೈಂನಾಗ ಈ--

ಇಲ್ಲಿ ಮಂದಿ ಗರ್ಬ ಮಾಡ್ಲಿಕ್ಕೆ ಬರ್ತಾರ್.